ಇದರ ಒಳಗಡೆ ಹಲವಾರು ದೇವರುಗಳು ಇದ್ದಾರೆ.

ಒಳಗಡೆ ಒಂದು ರೂಮ್ ಒಳಗಡೆ ಹೆಲ್ಮೆಟ್ ನ ಎಲ್ಲಾ ಹೊಂದ್ಸಿ ಇಟ್ಟಿದ್ದಾರ.

ಎಲ್ಲಾ ವ್ಯಕ್ತಿಗಳು ಇಲ್ಲಿ ಆರೋಗ್ಯ ತಪಾಸಣೆಗಾಗಿ ಬಂದಿರುತ್ತಾರೆ.

ಈ ಚಿತ್ರದಲ್ಲೆ ಇದು ಕಡಿಗಳ ಉತ್ಪಾದನೆ ಮಾಡುವ ಜಾಗವಾಗಿದೆ.

ಈ ಚಿತ್ರದಲ್ಲಿ ತೋರ್ಸಿರೋ ಹಾಗ ಕನ್ಸ್ಟ್ರಕ್ಷನ್ ನಡೆಯಕತೈತಿ.

ಈ ಚಿತ್ರದೊಳಗ್ ತೋರ್ಸಿರೋ ಹಾಗ ಇದೊಂದು ಜಿಮ್ ಮಿನ್ ಚಿತ್ರ.

ಇದರೊಳಗಡೆ ಎಕ್ಸರ್ಸೈಜ್ ಮಾಡಕ್ ಅಂತ್ ಹೇಳಿ ಇಕ್ವಿಪ್ಮೆಂಟ್ಸ್ ಇಟ್ಟಿದ್ದಾರೆ.

ಒಂದ್ ಮಿರರ್ ಕೋಟ್ಯತ ದೊಡ್ದ್ ನಮ್ ಬಾಡಿ ನ ಮಜಲ್ಸ್ ನೋಡ್ಕಳಕ.

ಹೂವಿನ ಮಾರ್ಕೆಟ್ ಒಳಗಡೆ ವ್ಯಾಪಾರಸ್ಥರ್ ಕುಂತ ವ್ಯಾಪಾರ ಮಾಡೋವತ್ತಾರ.

ಈ ಚಿತ್ರದೊಳಗ್ ನೋಡ್ ನೋಡೋ ಹಾಗ ಇದ್ ಎಲೆಕ್ಟ್ರಿಕಲ್ ಅಪ್ಪಲಯನ್ಸಿನ್ ಅಂಗಡಿ ಐತಿ.

ಒಬ್ಬ ಸೈಡಿಗ್ ಕುಂತು ಫೋನ್ ಯೂಸ್ ಮಾಡಾಕತ್ತಾನ.

ಮಿರರ್ ಬಾಜುಕೊಂದ ರೆಡ್ ಕರ್ಟನ್ ಐತಿ.

ಈ ಚಿತ್ರ ಬಂದ್ಬಿಟ್ಟ ಜಿಮ್ಮಿನ್ ಚಿತ್ರ.

ಅದರೊಳಗಡೆ ಇಬ್ರು ಮಂದಿ ಹುಡಗುರ್ ಸೆಲ್ಫಿ ತಗೋತಿದ್ದಾರೆ.

ಒಬ್ಬವ ಮಿರರ್ ನೋಡಿಕೊಂಡಿ ತನ್ ಬಾಡಿ ನೋಡಿಕೊಳ್ಳತಿದನ.

ಈ ಚಿತ್ರ ಬಂದು ಬಿಟ್ಟು ಸ್ಟೀಲ್ ಇಂಡಸ್ಟ್ರಿ ಯ ಚಿತ್ರವಾಗಿದೆ.

ಈ ಚಿತ್ರದೊಳಗ ತೋರಿಸಿರುವ ಹಾಗ್ ಒಂದು ಎಂಟ್ರೆನ್ಸ್ ಗೇಟ್ ಐತಿ.

ಈ ಚಿತ್ರದೊಳಗ್ ಬಂದ್ಬಿಟ್ಟು ಒಂದು ಹೀರೋ ಹೋಂಡಾ ಶೋರೂಮ್ ತೋರಿಸಿದಾರ.

ರೋಡ್ ಮೇಲೆ ಒಂದು ಬುಲೆಟ್ ನಿಂತೈತಿ.

ಗೇಟ್ ಇನ್ ಎಂಟ್ರೆನ್ಸ್ ಇಗೊಂದು ವೈಟ್ ಕಲರ್ ಸ್ಕೂಟಿ ನಿಂತ್ಕೊಂಡೈತಿ.

ಆ ಕಡೆ ಈ ಕಡೆ ಚೀಲ ಬಿದ್ದಿದಾವು.

ಸಣ್ ಹುಡಗೂರು ಬಟ್ಟೆಗಳ್ ಕೂಡ ಇದವೆ.

ಇದರೊಳಗಡೆ ಹಲವಾರು ಸಾರಾಯಿಗಳ ಬಾಟಲ್ ಇದಾವು.

ಗಿಟಾರ್ ಪಿಯಾನೋ ಮತ್ತೆ ಹಲವಾರು ಬೇರೆ ತರಹದ್ ವಾದ್ಯಗುಳ್ ಕೂಡಾ ಇದಾವ್.

ಇದರೊಳಗಡೆ ಒಬ್ಬ ಮಹಿಳೆ ಸ್ಪೀಚ್ ಮಾಡ್ತಿದ್ದಾಳ.

ಈ ಚಿತ್ರದೊಳಗಡೆ ಹಲವಾರು ಸಣ್ಣ ಮನೆಗಳು ತೋರ್ಸಿದಾರ.

ಅದ್ರೊಳಗಡೆ ನಾಕ್ ಮುರ್ನಾಕ್ ತೆಂಗಿನ್ ಮರಗಳಿದಾವು.

ಬಹಳ್ ಜನ ಅವುನ್ ನೋಡಕ್ ಅಂತ್ ಹೇಳಿ ಬಂದಿದ್ದಾರ.

ಮತ್ತ ಅಲ್ಲಿ ಏನೋ ತಿನಸ ಮಾರುದೊಂದ ಗಾಡಿ ಕೂಡನು ಐತಿ.

ಸುತ್ತ ನೋಡಿದ್ರ್ ಬ್ಯೂಟಿ ಪಾರ್ಲರಿ ನ ಪ್ರೊಡಕ್ಟ್ಸ್ ಕಾಣ್ತವು.

ಮತ್ತ್ ಅವರ್ ಫಂಕ್ಷನ್ ಹಾಲ್ನ ತುಂಬ ಚೆನ್ನಾಗ್ ಡೆಕೋರೇಟ್ ಮಾಡಿದರ.

ಇದು ಟೈಲರಿನ್ ತರನೆ ಇನ್ನೊಂದು ಟೈಲರ್ ಅಲ್ ಶೆಡ್ ಒಳಗ್ ನಿಂದ್ರಸಿದಾರೆ.

ಎದುರುಗಡೆ ನಮ್ ಕಣ್ಣಿಗ್ ಕಣೋ ಹಾಗ್ ಒಂದು ವೈಟ್ ಕಲರ್ ನೆಕ್ಸ್ಟ್ ಒಂದು ಗ್ರೇ ಕಲರ್ ಕಾರ್ ಇದಾವ.

ಈ ಚಿತ್ರದೊಳಗ್ ಬಂದ್ಬಿಟ್ಟು ಪ್ಲಾಂಟ್ ನರ್ಸರಿ ಚಿತ್ರ ಇದು.

ಇದ್ರೊಳಗಡೆ ಸನ್ ಸನ್ ಸಸಿಗಳನ್ನ ಬೆಳೆದ ತಗೊಂಡ್ ಹೋಗ ಮಾರ್ತಾರ.